ಮತ್ತೊಂದು ಕಡೆ ನೀಲಿ ಮನೆ ಕಾಣಿಸುತ್ತಿದೆ.

ಮತ್ತೆ ಅಲ್ಲೊಂದು ಜ್ಯೂಸಿನ ಬಾಟಲ್ ಇರಿಸಲಾಗಿದೆ.

ಅದರ ಮುಂಭಾಗದಲ್ಲಿ ನೀರು ನಿಂತಿರುವುದು ಕಾಣುತ್ತೇವೆ.

ಈ ದೃಶ್ಯದಲ್ಲಿ ಹಲವಾರು ಜನರು ಹಾಗೂ ಒಂದು ನಾಯಿ ಕಾಣಿಸುತ್ತಿದೆ.

ಅಲ್ಲಿ ಕೆಲುವು ಜನರು ನಿಂತಿರುವುದು ಕಾಣಿಸುತ್ತಿದೆ.

ಇದರಲ್ಲಿ ದೊಡ್ಡ ಮರ ಮತ್ತು ಹಸಿರು ಹುಲ್ಲುಗಳು ಕಾಣುತ್ತೇವೆ.

ಅದರಲ್ಲಿ ವಿವಿಧ ತರಬೇತಿ ಸಾಧನಗಳು ನೆಲದ ಮೇಲೆ ಕಾಣಿಸುತ್ತಿವೆ.

ಈ ಚಿತ್ರದಲ್ಲಿ ಗ್ಯಾಸ್ ಸ್ಟೇಷನ್ ನ ಹೊರಗಿನ ದೃಶ್ಯವನ್ನು ಕಾಣಬಹುದು.

ಹಿಂದಿನ ಭಾಗವು ಒಂದು ಹೊಲದ ರೀತಿ ಕಾಣಿಸುತ್ತಿದೆ.

ಒಂದು ಕೋಣೆಯ ರೀತಿ ಕಾಣಿಸುತ್ತಿದೆ ಹಾಗು ಮತ್ತೊಂದೆಡೆ ಮಂಟಪದ ರೀತಿ ರಚನೆಗಳು ಕಾಣಿಸುತ್ತಿವೆ.

ಬಿರಿಯಾನಿ ಅಲ್ಲಿ ಹಳದಿ ಹಾಗೂ ಬಿಳಿ ಬಣ್ಣದ ಅನ್ನ ಕಾಣಿಸುತ್ತಿದೆ.

ಚಾವಣಿಯ ಮೇಲೆ ಒಂದು ಫ್ಯಾನ್ ಇದೆ.

ಚಾವಣಿಯ ಮೇಲೆ ಪೈಪ್ ಗಳು ಕಾಣಿಸುತ್ತಿದೆ.

ಮರ ಗಿಡಗಳು ಅಸಿರಿನ ಎಲೆಗಲಿಂದ ತುಂಬಿವೆ.

ಈ ಚಿತ್ರದಲ್ಲಿ ಒಂದು ಮಾರುಕಟ್ಟೆಯ ಹೊರ ದೃಶ್ಯವನ್ನು ನಾವು ಕಾಣುತ್ತೆವೆ.

ಇದರ ಮೇಲೆ ಏನ್ ಡೈರಿ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಹಾಗು ಬೇಕೇರ್ಸ್ ಡೈರಿ ಮೆನ್ ಸೂಪರ್ ಮಾರ್ಕೆಟ್ ಎಂದು ಆಂಗ್ಲದಲ್ಲಿ ಬರೆಯಲಾಗಿದೆ.

ಅಲ್ಲಿ ಅನೇಕ ಜನರನ್ನು ನಾವು ಕಾಣುತ್ತೆವೆ

ಮತ್ತು ಒಂದು ನೀಲಿ ಕಸದ ಬುಟ್ಟಿಯನ್ನು ಇರಿಸಲಾಗಿದೆ.